ಏಳು ಜನ ಹುಡುಗರು ಪೃಕೃತಿಯ ಸೌಂದರ್ಯ ಆರಾಧಿಸುತ್ತ ಟ್ರೆಕಿಂಗ್ ನ್ನು ಮಾಡುತ್ತಿರುವ ದೃಶ್ಯ ಇದಾಗಿದೆ ಅವರು ನಡೆಯುತ್ತಿರುವ ಹಾದಿಯ ಸುತ್ತಮುತ್ತಲು ಪೃಕೃತಿಯು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದೆ.

ಪೃಕೃತಿಯ ಮಧ್ಯದಲ್ಲಿ ಒಂದು ಚಿಕ್ಕದಾದ ಮತ್ತು ಚೊಕ್ಕದಾಗಿ ಒಂದು ಕೆರೆ ಇದೆ ಅನೇಕ ಕಾಡು ಪ್ರಾಣಿಗಳಿಗೆ ಹಾಗು ಪಕ್ಷಿಗಳಿಗೆ ನೀರು ಕುಡಿಯಲು ಒಂದು ಉತ್ತಮವಾದಂತಹ ಕೆರೆ ನಿರ್ಮಾಣವಾದಂತೆ ಗೋಚರವಾಗುತ್ತಿದೆ.